ಮತ್ತೆ ಪೆನ್ನ್ ಗಳು ಪೆನ್ಸಿಲ್ ಗಳು ಎಲ್ಲ ಕೊಂಡುಕೊಬೋದು ನಾವಲ್ಲಿ.

ಓ ಹೋಗ್ತಾರೆ ಬರ್ತಾರೆ ಇಲ್ಲಿಂದ ಬ್ಯಾರೆ ಕಡೆ ಕೂಡ ಜನ ಹೋಗೋದು ಬರೋದು ಮಾಡುವಾಗ ನಮ್ಮ್ ಬಸ್ ನಲ್ಲಿ ಹೋದಂಗೆ ಕೆಳಗ್ ಹೋಗೋದಿಲ್ಲ ಇದು ಇಲ್ಲಿ ಮ್ಯಾಲೆ ಹೋಗ್ತೇ ವಿಮಾನ.

ಒಳಗಡೆ ಹ್ಮ್ ಪ್ರಾರ್ಥನೇ ಮಾಡ್ಕೋತಾರೆ ಪ್ರಾರ್ಥನೆ ಅಂತಾರಲ್ಲ ದೇವರಿಗೆ ಬೇಡಿ ಕೊಂಡ್ತಾರೆ

ಕೆಲ ಜಾತ್ರೆಗಳಿರ್ತವ ಅಲ್ಲಿ ಜನಗಳೆಲ್ಲ ಕಾಪಾಡಕ್ಕೆ ಹೋಗೋದು.